ಗೇಟ್ ಒಂದು ಸ್ವಲ್ಪ ಓಪನ್ ಮಾಡಿದ್ದಾರೆ. ಇಲ್ಲಿ ಏ.ಟಿ.ಎಮ್ ಅತ್ರ ಒಬ್ಬ--

ಸಿಮೆಂಟ್ ಹಾಕಿ ಪ್ಲಾಸ್ಟಿಂಗ್ ಮಾಡುತಿರುವುದ್ದನ್ನು ನಾವು ಇಲ್ಲಿ ಕಾಣಬಹುದು ಇಲ್ಲಿ ತುಂಬ ಜನ --

ಇಲ್ಲಿ ಹೂವಿನ ಬುಕ್ಕೇಗಳ್ಳನ್ನು ಇಟ್ಟಿರುವುದನ್ನು ಕಾಣಬಹುದು.

ಬಂಡೆಯ ಮದ್ಯ ಕಿರುದಾದ ದಾರಿಯನ್ನು ಮಾಡಿದ್ದಾರೆ.

ಇದು ಒಂದು ಜಾತ್ರೆ ಸಮಾರಂಭ ಅಹ್ ಅಹ್ ಅನಿಸುತ್ತಿದೆ .

ಇಲ್ಲಿಒಂದು ನೀಯೋ ಇರುವುದನ್ನು ಕಾಣಬಹುದು ಇಲ್ಲಿ ಒಂದು ಸೇತುವೆ ಕೂಡ ಇದೆ ಅಲ್ಲಿ ಒಂದು--

ಅಕ್ಕ ಪಕ್ಕ ಮರಗಿಡಗಳು ಇದಾವೆ ಇದು ಒಂದು --

ಈ ಬೇಸಿಗೆಯಲ್ಲಿ ಐಸ್ ಕ್ರೀಮ್ ತಿನ್ನುದರಿಂದ ಬಾಡಿ ಫುಲ್ ಕೂಲ್ ಆಗುತದೆ.

ಗೂಳಿ ಊಟ ಇದು ಉತ್ತರ ಕಾರ್ನಾಟಕದಲ್ಲಿ ಇದು ತುಂಬ ಫೇಮಸ್ .